ಇದೊಂದು ಪ್ರೋವಿಷನ್ ಸ್ಟೋರ್ ಆಗಿದೆ.

ಇನ್ನೊಂದು ಕಬೋರ್ಡ್ ನಲ್ಲಿ ಒಂದೊಂದು ಬುಕ್ಕಿದೆ ಎ ಎಂತ ಹೆಸರು ಕೂಡ ಬರೆದಿದ್ದಾರೆ .

ಪ್ರೋಜೆಕ್ಟ್ ವರ್ಕ್ ಮಾಡುದ್ರು ಇಲ್ಲಿ ಕಾಣ್ಬಹುದು.

ಇಲ್ಲಿ ಐಸ್ ಕ್ರೀಮ್ ಕಾಣಿಸ್ತಿದೆ.

ಅದರ ಮೇಲೆ ಚೆರ್ರಿ ಇಟ್ಟಿರೊದು ನೋಡಬಹುದು.

ಇದೊಂದು ಸೂಪರ್ ಮಾರ್ಕೆಟ್ ಈ ಸೂಪರ್ ಮಾರ್ಕೆಟ್ ನ ಹೆಸರು ನೇಚರ್ಸ ಫ್ರೆಶ್ ಸೂಪರ್ ಮಾರ್ಕೆಟ್ .

ವೀಣೆ ತಬಲ ಹೀಗೆ ಎಲ್ಲ ತರಹಾ ಮ್ಯೂಸಿಕ್ ಇನ್ಸ್ ಸ್ಟ್ರ್ಯುಮೆಂಟ್ ಗಳು ಸಿಗುತ್ತವೆ.

ಇಲ್ಲಿ ತುಂಬ ಜನ ನಿಂತಿದಾರೆ ಇಲ್ಲಿ ಒಂದು ಬೋರ್ಡ್ ಸಹ ಇದೆ.

ಇಬ್ಬರು ಮೆಕ್ಯಾನಿಕ್ ಗಳು ಬೈಕನ್ನು ರೆಡಿ ಮಾಡುತ್ತಿರುವುದನ್ನು ಕಾಣಬಹುದು.

ಇದು ಒಂದು ಅರಣ್ಯ ಪ್ರದೇಶವಾಗಿದೆ ಇಲ್ಲಿ ಆನೆಗಳು ನಿಂತಿರುವುದು ಕಾಣಬಹುದು.

ಇಲ್ಲಿ ಒಂದು ಗೋಡೌನ್ ತರ ಕಾಣಿಸ್ತಿದೆ ಈ ಗೋಡೌನ್ ಒಳಗೆ ಇರುವ ಚೀಲಗಳನ್ನು ಒಂದು --

ತುಂಬ ವಿಧ ವಿಧವಾದ ಎಲ್ಲ ಬಣ್ಣದ ಕಾರು ಮಿನಿ ವ್ಯಾನ್ಗಳು ನಿಂತಿದ್ದಾವೆ.

ನೋಡಲು ತುಂಬ ಜನ ಚೇರ್ ನಲ್ಲಿ ಕುಳಿತಿರುದು ಕಾಣಬಹುದು.

ಗಣಪತಿಯ ಮೂರ್ತಿಯ ಒಂದು ಕೆಂಪು ಬಣ್ಣದ ಹಾರವನ್ನು ಇಟ್ಟಿದ್ದಾರೆ ಅಲ್ಲಿ ಸ್ವಲ್ಪ ಜನ ಯುವಕರು ಗಣಪತಿಯ ಹತ್ತಿರ ನಿಂತು --

ಇದು ಒಂದು ಸೈಕಲ್ ಶೋಪ್ ಆಗಿದೆ ಇಲ್ಲಿ ಎಲ್ಲ ತರದ ಸೈ --

ಸೈಕಲ್ ನ ನೋಡುತ್ತಿರುವುದು ಕಾಣಬಹುದು ಇಲ್ಲಿ ಒಬ್ಬ ಸೈಕಲ್ ನ ಸವಾರಿ ಮಾಡುತ್ತಿದ್ದಾನೆ.